ಇಂಥ ಸುಂದರವಾದನಂಥ ವಾತಾವರಣದಾಗ ಒಂದ್ ಐದು ನಿಮಿಷ ನಿಂತ್ರ ಸಾಕ ಮನಸ್ಸು ಹಕ್ಕಿ ಹಂಗ ಹಾರಾಡಬೇಕು ಅಂಸ್ಥೈತಿ.

ಈ ಚಿತ್ರದಾಗ ರೋಡ್ ಆಯ್ತಿ ರೋಡ್ ಬಾಜುಗ ಡಿಫರೆಂಟ್ ಡಿಫರೆಂಟ್ ಮರ ಕಾನಾಕ್ ಹತ್ತವು ಅದ್ರ ಜೊತೆಗೆ ಜೈಪುರ ಅನ್ನೋಹಂಗ ಒಂದ್ ಎತ್ತರ ಬಿಲ್ಡಿಂಗ್ ಪಿಂಕ್ ಕಲರ್ ಒಳಗೆ ಆಯ್ತಿ. ಯೆಸ್ಟ್ ಚೆನ್ದ್ ಅಲ್ರಿ.

ಸ್ಕೂಲ್ ಬಸ್ ನಿಂತೈತಿ ಕಾರ್ ಪ್ರೈವೇಟ್ ಕಾರ್ ಹೊಂಟವು ಸ್ಕೂಟಿ ಹೊಂಟೈತಿ ಅದ್ರ್ ಜೊತಿಗೆ ಈ ಕಡೆ ತಗ್ಗು ತೆಂಬ ಅಯ್ತ್ರಿ ಕೆಲವೊಂದು ಸಲ ಈ ತೆಗ್ಗು ತೆಂಬ ಏನ್ ಮಾಡ್ತಾವ್ ಅಂಡ್ರೆ ನಮ ಜೀವಕ್ಕ ಕುತ್ತು ತಂದ್ ಬಿಡ್ತಾವ್ ಅದಕ್ಕ ನಾವು ಈ ತೆಗ್ಗು ತೆಂಬ ಇಲ್ಲದಂಗ ನೋಡ್ಕೋಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ.

ನೃತ್ಯ ಅನ್ನೋದು ಮನುಷ್ಯಗ ಒಂದು ಭಾಷೆ ಇದ್ದಂಗ್ರಿ ಮೊದಲಿನ ಕಾಲ್ದಾಗೆಲ್ಲ ಈಗ್ಲೂ ಕೂಡ ಈ ನೃತ್ಯದ ಮೂಲಕ ತಮ್ಮ ಭಾವನೆಯನ್ನ ವ್ಯಕ್ತ ಪಡಿಸ್ತಾರಾ. ಇಂಥ ಟ್ರಡಿಷನಲ್ ನೃತ್ಯಗಳು ನಮ್ಮ ಸಾಂಸ್ಕೃತಿಕ ಬೆಳವಣಿಗೆಗಳಿಗೆ ಬಹಳ ಇಂಪೋರ್ಟೆನ್ಟ್ ಆಗಿರ್ತಾವ ರೀ ಇಂಥ ನೃತ್ಯವನ್ನ ನಾವು ಬೆಳೆಸೋನ್ರಿ.

ಫಂಕ್ಷನಿಗ್ ಬೇಕಾಗುವಂತಹ ವ್ಯವಸ್ಥೆಗಳನ್ನುಮಾಡರ ಟೇಬಲ್ ಅರೆಂಜಮೆಂಟ್ಸ್ ಮಾಡ್ಯಾರ ನಿಜಕ್ಕೂ ಬಾಳ್ ಯುನಿಕ್ ಆಗೈತಿ ಡಿಫರೆಂಟ್ ಆಗೇತಿ ಬಾಳ್ ಚೆಂದ್ ಅನ್ಸಾಕ್ ಹತ್ತೈತಿ ನಿಮ್ಗ್ ಹ್ಯಾಂಗ ಅನ್ಸಾಕ್ ಹತೈತಿ.

ಬಹಳ ಚೆಂದ್ ಕಾನಾಕ್ ಅತ್ತತ್ತಿ ಹಚ್ಚಸುರು ಗುಡ್ಡ ಜೊತೆಗೆ ಹಸಿರು ಕಲರ್ ಇರೋ ಮನೀ ಎಲ್ಲಾ ಎಷ್ಟ್ ಅದ್ಬುತವಾದಂಥ ನಯನ ಮನೋಹರ ದೃಶ್ಯ ಇ --

ನಮ್ಮ ವಿದ್ಯಾಭ್ಯಾಸ ಇರ್ಲಿ ಇಲ್ಲನಮ್ಗ್ ಯಾವಾದ ಕೆಲಸ ಇರ್ಲಿ ಪ್ರಥಮ ಪೂಜೆ ಗಣೇಶನಿಂದ ಆ ಕೆಲಸ ಪ್ರಾರಂಭ ಆಗ್ --

ಈ ಚಿತ್ರದೊಳಗ ಆಲೂಗಡ್ಡೆ ಕೊಟ್ಟಾರ ರಿ ಅಂದ್ರ ನಾವ ಬೆಳಗಾವ ಸೈಡ್ ಬಟಾಟಿನು ಅಂತೀವ ಇದಕ್ಕ. ಈ ಆಲೂಗಡ್ಡೆ ಏನ್ ನಾವ್ ಬಟಾಟೆ ಅಂತ ಕರೀತೀವ್ಲರಿ ಎಲ್ಲಾದ್ರು ಜೊತೆಗ್ ಕಾಂಬಿನೇಶನ್ ಆಕೇತ್ರಿ ಎಲ್ಲದ್ರ ಜೊತಿ ಹೊಂದ್ಕೊಂಡ್ ಬದುಕುವಂಥ ಸೌಹಾರ್ದ ಗುಣ ಐಯ್ತ್ ಅಂತ ನಮ್ ಮಮ್ಮಿ ಹೇಳತ್ತಿದ್ದ್ಲ ರೀ ಇದಕ್ಕ ಆಲೂಗಡ್ಡಿ ಎಲ್ಲರ ಬೆಸ್ಟ್ ಫ್ರೆಂಡ್ ಅವ್ವ ನನ್ ತಂಗಿ ಅಂತ ನಮ್ ಮಮ್ಮಿ ಅಂತಿದ್ಲ ಅದ್ ಕರೆ ಅಲ್ರಿ.